ಮತ್ತೆ ಇದ್ರಲ್ಲಿ ನಾವು ವೀಕ್ಷೋದೇನೆಂದರೆ ಹುಂಡೈ ಕಾರ್ನು ಕೂಡ ನಾವಿಲ್ಲಿ ಕಾಣಬಹುದು.

ಹೊಂಡೈ ಶೋರೂಮ್ ನ ಸಿಬ್ಬಂಧಿಗಳನ್ನು ನಾವು ಕಾಣಬಹುದು.

ಇದರಲ್ಲಿ ನಾವು ಗಮನಿಸುವುದೇನೆಂದರೆ ತುಂಬಾ ಹಸಿರು ಹಸಿರುಮಯವಾದ ಒಂದು ಪಾರ್ಕ್ ಮತ್ತು --

ಇಲ್ಲಿ ಗುಂಡಿಗಳನ್ನು ತೊಡಲಾಗಿದೆ ಮನೆಯನ್ನು ಕಟ್ಟಲು.

ಈ ಚಿತ್ರದಲ್ಲಿ ನಾವು ವೀಕ್ಷಿಸುವುದೇನೆಂದರೆ ಇದೊಂದು ಗೋಪುರದ ಚಿತ್ರವಾಗಿರುತ್ತದೆ.

ಇಲ್ಲಿ ನಾವು ಕಾಣುವುದೇನೆಂದರೆ ಈ ಗೋಪುರವು ಕೆಂಪು ಬಣ್ಣದಿಂದ ಕೂಡಿರುತ್ತದೆ ಮತ್--

ಚಿತ್ರದಲ್ಲಿ ನಾವು ವೀಕ್ಷಿಸುವುದೇನೆಂದರೆ ಎಂದರೆ ಇದೊಂದು ವ್ಯಾಯಾಮ ಶಾಲೆಯ ಚಿತ್ರವಾಗಿರುತ್ತದೆ. ಇದರ--

ಈ ಚಿತ್ರದಲ್ಲಿ ನಾವು ವೀಕ್ಷಿಸುವುದೇನೆಂದರೆ ಇದೊಂದು ಆಟದ ಮೈದಾನವಾಗಿರುತ್ತದೆ.

ಇದರಲ್ಲಿ ನಾವು ಕಾಣುವುದೇನೆಂದರೆ ಎಚ್_ಡಿ_ಎಫ್_ಸಿ ಬ್ಯಾಂಕ್ ಇನ ಒಂದು ಬೋರ್ಡ್ ಅನ್ನು ಮತ್ತು --

ಈ ಚಿತ್ರದಲ್ಲಿ ನಾವು ವೀಕ್ಷಿಸುವುದೇನೆಂದರೆ ಇದೊಂದು ದೇವಸ್ಥಾನದ ಚಿತ್ರವಾಗಿರುತ್ತದೆ ಇದರ--

ಇದರ ಕ್ಲಿಯರೆನ್ಸ್ ಟೈಮಿಂಗ್ ಬಂದ್ಬಿಟ್ಟು ಎಂಟು ಗಂಟೆ.

ಮತ್ತು ಈ ಚಿತ್ರದಲ್ಲಿ ನಾವು ವೀಕ್ಷಿಸುವುದೇನೆಂದರೆ ಇದೊಂದು ಫುಟ್ಬಾಲ್ ಕ್ರೀಡೆಯ ಆಟದ ಮೈದಾನವೆಂದು ನಾವು ಗಮನಿಸಬಹುದು.

ಮತ್ತು ಇಲ್ಲಿ ಇದು ಬಂದ್ಬಿಟ್ಟು ದೂರವಾಣಿ ನಗರದ ಒಂದು ಅಂಚೆ ಕಚೇರಿ ಇಲ್--

ಮತ್ತು ಈ ಚಿತ್ರದಲ್ಲಿ ನಾವಿಲ್ಲಿ ಕಾಣಬಹುದೇನೆಂದರೆ ಅಂಗಡಿಯ ಮಾಲೀಕನನ್ನು ಮತ್ತು--

ನಾವು ಈ ಚಿತ್ರದಲ್ಲಿ ಬೇಕರಿ ಯ ಒಂದು ಚಿತ್ರವನ್ನು ನಾವಿಲ್ಲಿ ಕಾಣಬಹುದು.

ಬ್ರೇಡ್ ಗಳನ್ನ ನಾವು ಕಾಣಬಹುದು ಮತ್ತು ತಂಪು ಪಾನೀಯಗಳನ್ನು ನಾವಿಲ್ಲಿ ಕಾಣಬಹುದು.

ನಾವು ಈ ಚಿತ್ರದಲ್ಲಿ ವೀಕ್ಷಿಸುವುದೇನೆಂದರೆ ಮಕ್ಕಳ ಗುಂಪಿನ ಒಂದು ಚಿತ್ರಣವನ್ನ ನಾವಿಲ್ಲಿ ನೋಡಬಹುದು.

ಮತ್ತು ಈ ಚಿತ್ರದ ಜನರು ಕುಳಿತುಕೊಳ್ಳಲು ಅವರಿಗೆ ಚೇರನ್ನು ಅಳವಡಿಸಿರುವುದು--

ಇದರಲ್ಲಿ ನಾವು ವೀಕ್ಷಣೆ ಮಾಡುವುದು ಎಂದು ನಮ್ಮ ಮುಸ್ಲಿಂ ಬಾಂಧವರು--

ನಾವು ಈ ಚಿತ್ರದಲ್ಲಿ ವೀಕ್ಷಿಸುವುದೇನೆಂದರೆ ಇದ್ರಲ್ಲಿ ನಾವು ಉದ್ಯಾನವನವನ್ನು ವೀಕ್ಷಿಸಬಹುದು.

ಇಲ್ಲಿ ನಾವು ಕಾಣುವುದೇನೆಂದರೆ ಹಲವಾರು ಕಾರು ಗಳು ಗ್ಯಾರೇಜ್ ಗೆ ಒಂದು ನಿಂತಿರುವುದನ್ನ ನಾವು ಕಾಣಬಹುದು.